ಹಾಗೆಯೆ ಅದರ ಮೇಲೆ ಬೋರ್ಡು ಗಳನ್ನ ಹಾಕಿರೋದು ಸಹ ನಾವು ನೋಡಬಹುದು.

ಈ ಕ್ರಿಕೆಟ್ ಗ್ರೌಂಡಿ ನಲ್ಲಿ ಮಹಿಳೆಯರು ಕ್ರಿಕೆಟ್ ಅನ್ನು ಪ್ರಾಕ್ಟೀಸ್ ಮಾಡುತ್ತಿರುವುದನ್ನು ನಾವು ಕಾಣಬಹುದು.

ಹಾಗೆಯೇ ರೋಡ್ ಇದ್ದು ಆ ರೋ ರೋಡ್ ಇದ್ದು ಹಾಗೆಯೇ ಗೇಟ್ ಇದ್ದು ಜನಗಳು ಅಲ್ಲಿ ನಿಂತುಕೊಂಡಿರುವುದನ್ನು ಕಾಣಬಹುದು.

ಹಾಗೆಯೇ ಈ ಮಹಿಳೆಗೆ ಹೂವನ್ನು ಕೊಡುತ್ತಿರುವುದನ್ನು ನಾವು--

ಹಲವಾರು ಫಿಶ್ಗಳನ್ನು ನೆಲದ ಮೇಲೆ ಇಟ್ಟುಕೊಂಡು ಮಾರುತ್ತಿರುವುದನ್ನು ನಾವು ಕಾಣಬಹುದು.

ಹಾಗೆಯೆ ದೂರದಲ್ಲಿ ಬೆಟ್ಟವನ್ನು ನಾವು ಕಾಣಬಹುದು.

ಹಾಗೆಯೇ ಕೋಕೊ ಕೊಲೊ ಜ್ಯೂಸ್ ಗಳನ್ನು ಫ್ರಿಡ್ಜ್ ನಲ್ಲಿ ಇಟ್ಟಿರುವುದು ಕಾಣಬಹುದು.

ಹಾಗೆಯೇ ಇಲ್ಲಿ ಮನೆಗಳು ಇದ್ದು ಜನಗಳು ಇದ್ದು ಇವರು ಹೋಲಿ ಸಂಭ್ರಮ ಆಚರಿಸುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು.

ಈ ಚಿತ್ರದಿಂದ ನಾವು ಇದು ಒಂದು ಮದೆ ಮದುವೆಯ ರಿಸೆಪ್ಶನ್ ಹಾಲ್ ಎಂಬುದನ್ನು ತಿಳಿಯಬಹುದು.

ಹಾಗೆ ಅವರು ಸ್ಟೇಟಸ್ ಅನ್ನು ಹಾಕಿಕೊಂಡು ಫುಟ್ಬಾಲ್ ಆಡುತ್ತಿದ್ದಾರೆ.

ಹಾಗೆಯೇ ಈ ಬೆಳೆಗೆಯ ಸಮಯದಲ್ಲಿ ಸೂರ್ಯ ಹುಟ್ಟುತ್ತಿರುವುದ್ದನ್ನು ನಾವು ಈ ಚಿತ್ರದಿಂದ ಕಾಣಬಹುದು.

ಈ ಚಿತ್ರದಿಂದ ನಾವು ಇದು ಒಂದು ಮಾಲಿನಲ್ಲಿ ಇರುವ ಫೋಟೋ ಎಂದು ತಿಳಿಯಬಹುದು.

ಇಲ್ಲಿ ಜನಗಳು ತಮಗೆ ಬೇಕಾಗಿರುವ ಎ ತಿನ್ನಲು ತೆಗೆದುಕೊಳ್ಳಲು ಜನಗಳು ನಿಂತಿರುವುದನ್ನು ಕಾಣಬಹುದು.

ಅವರು ಚಿತ್ರಗಳನ್ನು ಬಿಡಿಸುತ್ತಿರುವುದನ್ನೂ ಬುಕ್ ಗಳು ಇರುವುದನ್ನು ನಾವು ಕಾಣಬಹುದು.

ಹಾಗೆಯೇ ಈ ವಸ್ತುಗಳು ಅಲ್ಲಿ ಕಬ್ಬಿಣದಿಂದ ತಯಾರಿಸಲಾಗಿದೆ.

ಆ ಪ್ಲೇಸಿನಲ್ಲಿ ಹಲವಾರು ತರ ಸ್ಟೀಲ್ ಗಳು ಕಬ್ಬಿಣಗಳು ಇಟ್ಟಿರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣುತ್ತಿದ್ದೇವೆ.